ಹಾಗೂ ಇಲ್ಲಿನ ಪ್ರಕೃತಿ ಸೌದರ್ಯವು ಕಣ್ಮನ ಸಳೆಯುತ್ತಿದೆ ಹಾಗೂ ಪ್ರವಾಸಿಗರಿಗೆ ಈ ಜಾಗವು ತುಂಬಾ ರಮಣೀಯವಾಗಿ ಕಾಣಬರುತ್ತದೆ.

ಮರಗಳಿಗೆ ನೀರು ಇದ್ದರೆ ಅದೇ ಅದರ ಆಹಾರ ಹಾಗು ಅದರ ಬೆಳವಣಿಗೆಗೆ ನೀರು ಅತ್ಯಗತ್ಯ ಮರಗಳು ಇರಬೇಕೆಂದರೆ ನಾವು ಅವು ಅವುಕ್ಕೆ --

ಎಲ್ಲ ತರಹದ ಬಟ್ಟೆಗಳು ಕೂಡ ಹಾಗೂ ಖರೀದಿಗೆ ಸುಲಭವಾಗಿರುವ ಅತ್ತಿರದಲ್ಲೂ ಇದೆ.

ಇಂಡಿಯ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಚಾಲನೆಗೆ ತಂದಿದ್ದಾರೆ. ಇದರಿಂದ ಅನೇಕ ಜನರಿಗೆ ಆರ್ಥಿಕ ಸಾಲವು ಕೂಡ ದೊರೆಯುತ್ತದೆ.

ಈ ಚಿತ್ರಣದಲ್ಲಿ ನಾವು ಸುತ್ತ ಮುತ್ತ ಕಟ್ಟಡ ಹಾಗೂ ಮಧ್ಯದಲ್ಲಿ ಹಾದು ಹೋಗಲು ರಸ್ತೆಯನ್ನು ಕಾಣಬಹುದಾಗಿದೆ ಈ ರೀತಿಯ ಅನೇಕ ರಸ್ತೆಗಳು ಎಲ್ಲಾ ಕಡೆ ಇರುವುದರಿಂದ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯೂ ಆಗುವುದಿಲ್ಲ.

ಇದು ಒಂದು ರಸ್ತೆ ಬದಿಯ ಬದಿಯ ಮಳಿಗೆ ಆಗಿದ್ದು ಅದರ ಪಕ್ಕ ಒಂದು ನಿಲಯವು ಕೂಡ ಇದೆ ಹಾಗೂ ಇದರ ಸುತ್ತಮುತ್ತ ಹಸಿರು ಇರುವುದರಿಂದ --

ನೋಡಲು ತುಂಬಾ ಚೆನ್ನಾಗಿದೆ ಹಾಗೂ ಅನೇಕರಿಗೆ ಇದು ಹತ್ತಿರದಲ್ಲಿರುವುದರಿಂದ ಅವರ ವ್ಯಾಪಾರಕ್ಕೂ ಕೂಡ ಸುಲಭವಾಗುತ್ತದೆ.